ಇದು ನಮ್ಮ ಹೆಮ್ಮೆಯ ನದಿ ರೀ ಇದು ಅಹ್ ಅಹ್ ನದಿ ಯದಕ್ ಅನುಕೂಲ ಅಗ್ಯದ ಅಂದ್ರ ಹಳ್ಳಿಗರಿಗೆ ಇದು ಮಾ--

ಮಿಡ್ಲ್ ಕ್ಲಾಸ್ ಅ ಮಂದಿ ಬಹಳ ಅತಿ ಸಸ್ತಾ ಒಂದ್ ಇದು--

ಉಹ್ಹ್ ನೀವ್ ಎಲ್ಲಿ ಆದ್ರೂ ಊರಿಗೆ ಅದಕ್ಕ ಹೋದಾಗ ಹಿಂಗ ರಸ್ತೆ ಬದಿ ಗಾಡಿ ಪಾಡಿ ನಿಂದಿಸಬಾರ್ದು.

ಈಗ ಎಲ್ಲ ಹಳ್ಳಿಗಳ ಮಂದಿ ಜಿಮ್ ಇಗೇನ್ ಅವಶ್ಯಕತೆ ಇಲ್ಲಾ ಅಂಥ ಇನ್ ಅವರ ಮಾಡೋ ಕೆಲ--

ಒಂದು ತತ್ವಗಳನ್ನು ವಿದ್ಯಾರ್ಥಿಗಳಲ್ಲಿ ಬಿತ್ತರಿಸುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ಅಳವಡಿಸುತ್ತಾರಾ ವಿದ್ಯಾರ್ಥಿಗಳ --

ಮಾವ್ ಆಗಿನವರ್ ಮಂದಿ ಕಲತಿನ್ ಕಲ್ತ್ ಕರ್ಕೊಂಡ್ ಕಲ್ನಂಗ್ ಬೊಡಿ ಮಾಡ್ತಿದ್ರು --